ಈ ಕೆರೆಗಳೆಲ್ಲ ತುಂಬಾ ಆಗಿಬಿಟ್ಟಿದವೆ ನಾವು ಎಲ್ಲ ಕಸವನ್ನು ಕೆರೆಗಳಲ್ಲಿ ಬಿಸಕ್ಬಾರ್ದು ಇದರಿಂದ ನಮಿಗೆ--

ಕಾಡ್ಗಳಲ್ಲಿ ತುಂಬಾ ಜಿಂಕೆಗಳು ಇರ್ತಿದ್ವು ಆದ್ರೆ ಈಗ ಜಿಂಕೆಗಳ ಸಂಖ್ಯೆಗಳ್ ಎಲ್ಲ ಕಡಿಮೆ ಆಗಿದೆ ನಾವುವು ನಮ್ ಪ್ರಾಣಿಗಳನೆಲ್ಲ ಕಾಪಾಡಬೇಕು ನಾವು ಅವರ ಬಗ್ಗೆನೂ ಯೋಚನೆ ಮಾಡ್ಬೇ --

ನಮ್ಗೆಲ್ಲಾ ಪೇಪರ್ ಕ್ರಾಫ್ಟಿಂಗ್ ಅವೆಲ್ಲ ಕಾಂಪಿಟೇಷನ್ ಇರ್ತಿದ್ವು ಇದರಿಂದ ನಾವು ಪೇಪರ್ ಕ್ರಾಫ್ಟ್ ಇಂದ ತುಂಬಾ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಥಿಂಕ್ಸ್ ಮಾಡಬೋದು.

ಸ್ಟಾಲ್ಸ್ ನಲ್ಲಿ ಎಲ್ಲ ತುಂಬಾ ಡಿಫರೆಂಟ್ ಬುಕ್ಸ್ ಎಲ್ಲಾ ಪರ್ಚೇಸ್ ಮಾಡಬೋದು.

ನಾವು ಬುಕ್ಸ್ ಸ್ಟೋರ್ ನಲ್ಲಿ ಪೆನ್ಸಿಲ್ಸ್ ಎಲ್ಲಾನು ತಗೋಬಹುದು.

ಟ್ಯೂಷನ್ ಸೆಂಟರ್ಸ್ ಎಲ್ಲ ತುಂಬಾ ಹೆಲ್ಪ ಆಗ್ತಾ ಇದ್ದವೆ ಮಕ್ಕಳಿಗೆ ಟ್ಯೂಷನ್ ಸೆಂಟರ್ಸ್ ಟೆಂತ್ ಕ್ಲಾಸ್ ಓದೋ ಅವರಿಗೆ.